ಇದು ಒಂದು ಪ್ರದೇಶ ಮತ್ತಿಲ್ಲಿ ಒಂದು ಸಿಗ್ನಲ್ಸ್‌ ಇದೆ ತುಂಬಾ ರಶ್‌ ಆಗಿರುವಂತಹ ರೋಡ್‌ ಆಗಿದೆ ಇದು ಇಲ್ಲಿ ಒಂದು ಸಿಗ್ನಲ್‌ ಇರೋದ್ರಿಂದ ಯಾವುದೇ ರಿತೀಯ ಆಕ್ಸಿಡೆಂಟ್‌ ಆಗದೇ ಇರುವ ರೀತಿ ನೋಡಿಕೊಳ್ಳಬಹುದಾಗಿದೆ ಸೊ ಇದು ಅಂಥೂ ತುಂಬಾ ಬ್ಯೂಸಿ ಆಗಿದೆ.

ಏನಪ್ಪ ಈ ಬಿಲ್ಡಿಂಗ್ ಅಂದರೆ ಪೇಯಿಟಿಂಗ್‌ ಹಾಕಿರೋದ್ರಿಂದ ಚೆನ್ನಾಗಿ ಇರೋದು ಮತ್ತೆ ಹೊರಗಡೆ ಬಂದು ಒಂದು ಗಾರ್ಡನ್‌ ಮಾಡಿದ್ರೆ ಚೆನ್ನಾಗಿರೋದು ಅಲ್ಲಿ ಬಿದ್ದಿರುವಂತಹ ಕಲ್ಲುಗಳನೆಲ್ಲಾ ಕ್ಲೀನ್‌ ಮಾಡಿಸಿ ಇನ್ನೂ ನೀಟಾಗಿ ಮಾಡ್ಕೊಬಹುದು.

ಸೋ ಇದೇನಪ್ಪ ಅಂದರೆ ಬ್ಯಾಕ್ ಪೇಯಿನ್‌ ನಮಿಗೆ ಯಾವುದೇ ರೀತಿಯ ಒಂದು ಪೇಯಿನ್ ಇದ್ದರೆ ಅದ್ರಲ್ಲಿ ಏರ್‌ ಬಬಲ್ಸ್‌ ನಲ್ಲಿ ತುಂಬಾ ಗಾಳಿನ ಕೊಟ್ಟುಬಿಟ್ಟು ಏನಾದರೂ ಪ್ರಾಬ್ಲೆಂ ಇದ್ರೆ ಅದನ್ನ ಕ್ಯೂರ್‌ ಮಾಡಲಿಕ್ಕೆ ಯೂಸ್‌ ಆಗುತ್ತೆ.

ಸೋ ಇದು ಏನಪ್ಪ ಅಂದರೆ ತುಂಬಾ ಪುರಾತನ ಕಾಲದ ಟೆಂಪಲ್‌ ಅಂತಾ ಹೇಳಬಹುದು. ಸೋ ಈ ಒಂದು ಟೆಂಪಲ್‌ ನ್ನು ಕೆತ್ತಿಕೆಯ ತುಂಬಾ ಹಿಂದಿನ ಕಾಲದು ಬಟ್‌ ಈಗೀನ ಜನರೇಷನ್‌ನಲ್ಲಿ ಈ ತರಹದು ಟೂರಿಸ್ಟ್‌ ಪ್ಲೇಸ್‌ ಅಂತಾ ಹೇಳಬಹುದು ನಾವು.

ಇದು ಬಂದು ಒಂದು ಮೆಕಾನಿಕಲ್‌ ಸ್ಟೂಡೆಂಟ್ಸ್ ಇಂಜನಿಯರಿಂಗ್ ಸ್ಟೂಡೆಂಟ್ಸ್ --

ಇದು ಏನಪ್ಪ ಅಂದರೆ ಇದು ಮಕ್ಕಳು ಮತ್ತು ದೊಡ್ಡವರು ಆಗಿರಬಹುದು ಮಕ್ಕಳಾಗಿರಬಹುದು ಎಲ್ಲರೂ ಕೂಡ ಆಟವಾಡುವಂತಹ ಗೇಮ್‌ ಆಗಿದೆ ಸೊ ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿದೆ.